ಮಂದಿಗೆ ಓಡಾಡ್ಲಿಕಿ ಅನುಕೂಲ ಆಗ್ಲಿ ಅಂತ ಹೇಳಿ ಮಾಡ್ಯಾರ. ಅಮೇಲೆ ಚೊಲೋ ದೊಡ್ದುದದ ನೋಡಾಕ ಅಗ್ದಿ ಸುಂದರ--

ಇದು ಮಾ ಪಾನ್ ಶಾಪ್ ಅಂತ ಅ ಒಂದ್ ಅಂಗಡಿ ಐತಿ. ಅಹ್ ಇದ್ರೊಳಗ --

ನೋಡಕ್ಕ ಬಹಳ ಚೆಂದ್ ಅನಸತ್ತಿ ದೊಡ್ಡ ಕೆರಿ ಅಂತ ಅನ್ಸು--

ಇದು ಕೆರಿ ದಂಡಿ ಮ್ಯಾಗೆ ಊರ್ ಮಂದಿಗೆಲ್ಲ ನಡೆದಾಡೋ ಅಡ್ಡಾಡೋ ಅಂತ ಒಂದು ದಾರಿ ಮಾಡ್ಯಾರ ಅಹ್ ಸಿಮೆಂಟ್ ಬ್ಲೋಕ್ ಹಾ-ಹಾಕಿ ಮಾಡ್ಯಾರ.

ಇದು ಕೇಂದ್ರೀಯ ವಿದ್ಯಾಲಯ ಧಾರವಾಡ. ಧಾರವಾಡ ಶಿಕ್ಷಣ ಸಂಸ್ಥೆ ಐತಿ. ಧಾರವಾಡ್ದೊಳಗ ಐತಿ. ದೊಡ್ಡ್ ದೊಡ್ಡ್ ಶಿಕ್ಷಣ ಸಂಸ್ಥೆ. ಇಲ್ಲಿ ಎಲ್ಲಾ ತರದ್ದು ಶಿಕ್ಷಣ ಕೊಡ್ತಾರಿಲ್ಲೆ.

ಇದು ಒಂದು ಶಿಕ್ಷಣ ಸಂಸ್ಥೆ ಐತಿ ಒಂದು ಕ್ಲಾಸ್ ರೂಮ್ ಐತಿ ಒಳಗೆ ಡೆಸ್ಕ್ ಡೆಸ್ಕ್ ಅದಾವು.